ಇದು ಒಂದು ಮಾರ್ಕೆಟ್ ನೋಡ್ತಾರಬಹುದು ಇಷು ಬ್ಯೂಟಿಫುಲ್ ಕಾಣ್ತಿದೆ ಇಷ್ಟ್ ನೀಟ್ನೆಸ್ ಆಗಿದೆ ನಮಗೆ ಬೇಕಾಗಿರುವು ಎಲ್ಲಾ ಐಟಂ ಗಳಲ ಸಿಗತ್ತೆ ಇಷು ಚನಾಗಿ ಕಾಣಿಸ್ತ್ತಿದೆ ಅಂತ ಹೇಳ್ಬಿಟ್ಟು.

ಇದೊಂದು ಸಂಜೆ ಹೊತ್ತಿನ ವೇದರ ನ ನೋಡತ್ತಿರಬಹುದು. ಎಷ್ಟು ಸುದಾರವಾಗಿ ಕಾಣಸ್ತಾಯಿದೆ ಸೂರ್ಯ ಮುಳುಗೋದು ಒಂದು ಕೆರೆಯ ದಂಡೆಯಲ್ಲಿ ಎಷ್ಟ ಬ್ಯುಟಿಫುಲ್ ಆಗ ಕಾಣಸ್ತಾಯಿದೆ ಈ ಒಂದು --

ಇದು ಸ್ಕ್ರೀನ್ ಬಿಟ್ಟೆ ಎಷ್ಟ ಬ್ಯುಟಿಫುಲ್ ಆಗಿ ವೆಡ್ಡಿಂಗ್ ಹಾಲ್ ಅಲ್ಲಿ ಫ್ಲವರ್ ಡೆಕೊರತೆ ಅನ್ನು ಮಾಡಿ ಮುಂದು ಇಲ್ಲಿ ಸ್ಕ್ರೀನ್ನು ವೆಡ್ಡಿಂಗ್ ಹಾಲ್ --

ಎಲ್ಲಾ ತರಹದ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಐಟಂಗಳಲ್ಲಿ ರಿಲಯನ್ಸ್ ಮಾರ್ಟ್ ನಲ್ಲಿ ಸಿಕ್ತವೆ ।

ಅಲ್ಲಿ ರೈಲ್ ಕೂಡಾ ಬರ್ತಾ ಇದೆ ಈ ಸರ್ಕಲಲ್ಲಿ ತಿರ್ಕೊಂಡ್ ಹೋಗೋದು ಎಷ್ಟ್ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಜನಗಳೆಲ್ಲಾ ಕೂತ್ಕೊಂಡಿದ್ದಾರೆ. ಈಕಡೆ --

ಹೆಚ್_ಪಿ ಪೆಟ್ರೋಲ್ ಬಂಕ್ ಒಂದು ಕಾಣಿಸ್ತಾ ಇದೆ ಮತ್ತೆ ಇಲ್ಲಿ ಅನ್ಲೋಡಿಂಗ್ ಒಂದು ಲೋರಿ ಕೂಡಾ ನಿಂತ್ತಿದೆ ಪೆಟ್ರೋಲ್ ಬಂಕಲ್ಲಿ ಬೈಕ್ ಅಲ್ಲಿ ಬಂದಿದ್ದಾರೆ ಪೆಟ್ರೋಲ್ ಹಾಕೋಕೆ ಮತ್ತೆ ಇಬ್ರು ಗೋಡೆ ಒರಗ್ ಕೊಂಡ್ ನಿಂತ್ತಿದ್ದಾರೆ ಎರಡು ಬೈಕುಗಳು ಆಕಡೆ ಒಂದೇ ಕಡೆ ನಿಲ್ಸಿದ್ದಾರೆ.